ಈ ಚಿತ್ರವನ್ನು ನೋಡಿದಾಗ ಇದು ಒಂದು ರಸ್ತೆಯ ರೀತಿಯಲ್ಲಿ ಇದೆ.

ಮೂವರು ಅದುನ್ನ ನೋಡಿ ಹೋಗುವ ರೀತಿಯಲ್ಲಿದೆ ಒಂದು ತಳ್ಳುವ ಅಂಗಡಿಯ ಗಾಡಿ ಇದೆ.

ಈ ಚಿತ್ರವನ್ನು ನೋಡಿದಾಗ ಇದು ಉದ್ಯಾನವನದ ರೀತಿಯಲ್ಲಿದೆ.

ಬೆಡ್ ಶೀಟ್ ನ ಮೇಲೆ ಒಂದು ರಿಮೋಟ್ ಇದೆ.

ಆ ಕೊಳದ ನಡುವಲ್ಲಿ ಒಂದು ಚಿಕ್ಕ ಗುಡಿ ಇದೆ.

ಈ ಹಾಸ್ಪಿಟಲ್ ನ ಹೆಸರು ಸ್ಪರ್ಶ ಎಂದು ಬೋರ್ಡ್ ನಲ್ಲಿ ಬರೆದು ಹಾಕಿದ್ದಾರೆ.

ಈ ರೆಸ್ಟೋರೆಂಟ್ನ ಹೆಸರು ನಿಸರ್ಗ ಗಾರ್ಡನ್ ರೆಸ್ಟೋರೆಂಟ್ .

ಇಬ್ಬರು ವ್ಯಕ್ತಿಗಳು ಒಳಗೆ ಹೋಗುವ ರೀತಿಯಲ್ಲಿ ಕಾಣಿಸುತ್ತಾಇದೆ.

ಈ ಚಿತ್ರವನ್ನು ನೋಡಿದಾಗ ಇದು ಮಕ್ಕಳ ನೃತ್ಯ ತರಬೇತಿ ಕೊಠಡಿಯ ರೀತಿಯಲ್ಲಿ ಕಾಣಿಸುತ್ತಿದೆ.

ಅತಿ ದೊಡ್ಡ ಮರಗಳು ಹಸಿರಾಗಿ ಇವೆ.

ಒಬ್ಬ ವ್ಯಕ್ತಿ ಮುಂಭಾಗಕ್ಕೆ ತಿರುಗಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಗೋಡೆಗೆ ತಿರುಗಿಕೊಂಡಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿದ್ದಾರೆ.

ಈ ಆಸ್ಪತ್ರೆಯ ಹೆಸರು ಸಿತಾ ಬತ್ತೇಜಾ ಎಂದು ಹೆಸರು ಬರೆದಿದ್ದಾರೆ.

ಒಂದು ಗಾಳಿ ಬೀಸುವ ಯಂತ್ರವು ಇದೆ.

ಪಕ್ಕದಲ್ಲಿ ಅಲೆಮಾರು ಒಂದಿದೆ ಅಲೆಮಾರಿನಲ್ಲಿ ಪುಸ್ತಕಗಳನ್ನ ಜೋಡಿಸಿಟ್ಟಿದ್ದಾರೆ.

ಈ ಚಿತ್ರವನ್ನು ನೋಡಿದಾಗ ಇಲ್ಲಿ ಒಂದು ಕೊಠಡಿಯಲ್ಲಿ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದಾರೆ.

ಇಲ್ಲಿ ಒಂದು ಕಂಪ್ಯೂಟರ್ ಇದೆ ಪಕ್ಕದಲ್ಲಿ ಮುದ್ರಣ ಯಂತ್ರವು ಇದೆ.

ಒಂದು ಕೆಂಪು ಬಣ್ಣದ ಚೇರು ಇದೆ.

ಪಕ್ಕದಲ್ಲಿ ಬೆಟ್ಟ ಒಂದು ಕಾಣಿಸುತ್ತಿದೆ ಹಲವಾರು ಮರಗಳು ಇದ್ ಇವೆ.

ಒಂದು ಕ ದೊಡ್ಡದಾದ ಕಟ್ಟಡ ಒಂದಿದೆ ಪ್ರೇಕ್ಷಕರು ಕುಳಿತು ಕೊಂಡು ನೋಡುವ ಹಾಗ್ ಗೆ.

ದೇವಾಲಯದ ಕಂಬಗಳಲ್ಲಿ ಬಟ್ಟೆಯನ್ನು ಆರಲು ಹಾಕಿದ್ದಾರೆ.

ಈ ಚಿತ್ರವನ್ನು ನೋಡಿದಾಗ ಜನರು ಸಿಗ್ನೇಲ್ಲಿಗಾಗಿ ಕಾಯುವ ರೀತಿಯಲ್ಲಿ ನಿಂತಿದ್ದಾರೆ.

ಈ ಚಿತ್ರವನ್ನು ನೋಡಿದಾಗ ಕಟ್ಟಿಗೆಗಳಿಂದ ಬೇಲಿಯನ್ನು ಕಟ್ಟಿರುವ ರೀತಿಯಲ್ಲಿ ಕಾಣಿಸುತ್ತದೆ.

ಕಟ್ಟಿಗೆಯ ಇಂಭಾಗದಲ್ಲಿ ಒಂದು ಕಬ್ಬಿನ ಸಸಿಯು ಇದೆ.

ಹು ಗಿಡದ ತೊಟ್ಟಿಗಳನ್ನು ಇಟ್ಟಿದ್ದಾರೆ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ.

ಜನರು ಕುಳಿತುಕೊಳ್ಳಲು ನಾಲ್ಕು ಟೇಬಲ್ ಗಳು ಇವೆ.

ಈ ಚಿತ್ರವನ್ನು ನೋಡಿದಾಗ ಇದು ವ್ಯಾಯಾಮ ಮಾಡುವ ಸ್ಥಳದ ರೀತಿಯಲ್ಲಿದೆ.

ಇಬ್ಬರು ಹೆಂಗಸರು ನಡೆದುಕೊಂಡು ಹೋಗುವ ರೀತಿಯಲ್ಲಿದೆ ದೊಡ್ಡ ಮರಗಳು ಇವೆ.

ಈ ಪೆಟ್ರೋಲ್ ಬಂಕ್ ನ ಹಿಂಭಾಗದಲ್ಲಿ ವಾಹನಗಳು ಬಹಳಷ್ಟು ಚಲ್ ಚಲಿಸುತ್ತಿವ ರೀತಿಯಲ್ಲಿ ಇವೆ.

ಕೆಳಗೆ ಎರಡು ಚಿಕ್ಕ ಬಾವುಟಗಳು ಇಟ್ಟಿದ್ದಾರೆ.

ಒಳಗೆ ನೀಲಿ ಬಣ್ಣದ ದೀಪದ ಬೆಳಕನ್ನು ಹಾಕಿದ್ದಾರೆ.

ಮೂವರು ನಿಂತಿದ್ದಾರೆ ಅದರಲ್ಲಿ ಇಬ್ಬರು ಮಾತ್ರ ಮಾತನಾಡುತ್ತಿರುವ ಹಾಗೆ ಕಾಣಿಸುತ್ತಿದೆ.

ಈ ಮೈದಾನದ ಕಂಬದಲ್ಲಿ ವಿದ್ಯುತ್ ದೀಪವನ್ನು ಹಾಕಲಾಗಿದೆ.

ಇಲ್ಲಿ ಗಿಣಿ ಹಸಿರು ಮತ್ತು ಬುದು ಬಣ್ಣದ ವಸ್ತ್ರ ಧರಿಸಿರುವ ವ್ಯಕ್ತಿಯು ಸೆಲ್ ಫೋನ್ ಬಳಸುತ್ತಿದ್ದಾರೆ.

ಈ ಚಿತ್ರವನ್ನು ನೋಡಿದಾಗ ಇಲ್ಲಿ ದೊಡ್ಡದಾದ ಊರ್ವಶಿ ಎಂಬ ಕಂಪನಿ ಇರುವ ರೀತಿಯಲ್ಲಿ ಕಾಣಿಸುತ್ತಿದೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯ ಮೇಲೆ ಮೂರು ದ್ವಿಚಕ್ರ ವಾಹನಗಳಿವೆ.